ಸಿ ಮತ್ತು ಸಿ ಪ್ಲಸ್ ಪ್ಲಸ್ ನಲ್ಲಿ ಫಂಕ್ಷನ್ಸ್ ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯುವ ಅಂಶಗಳು ಹೀಗಿವೆ ಫಂಕ್ಷನ್ ಎಂದರೇನು
ಫಂಕ್ಷನ್ ನ ಸಿಂಟ್ಯಾಕ್ಸ್ ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ ನ ಮಹತ್ವ
ಇದನ್ನು ನಾವು ಉದಾಹರಣೆಯೊಂದಿಗೆ ಮಾಡೋಣ
ಕೆಲವು ಸಾಮಾನ್ಯವಾಗಿ ಆಗುವ ಎರರ್ ಗಳನ್ನು ಕೂಡಾ ನೋಡೋಣ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ನೇ ಆವೃತ್ತಿ ಮತ್ತು ಜಿಸಿಸಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಉಪಯೋಗಿಸಿದ್ದೇನೆ
ಫಂಕ್ಷನ್ ಅನ್ನು ಪೀಠಿಕೆಯೊಂದಿಗೆ ಆರಂಭಿಸೋಣ
ಫಂಕ್ಷನ್ ಎಂಬುದು ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡುವ ಸೆಲ್ಫ್ ಕಂಟೇಂಡ್ ಪ್ರೊಗ್ರಾಮ್ ಆಗಿದೆ
ಎಲ್ಲಾ ಪ್ರೊಗ್ರಾಮ್ ಗಳೂ ಒಂದು ಅಥವಾ ಹೆಚ್ಚು ಫಂಕ್ಷನ್ ಗಳನ್ನು ಹೊಂದಿರುತ್ತವೆ
ಫಂಕ್ಷನ್ ಒಮ್ಮೆ ಎಕ್ಸಿಕ್ಯೂಟ್ ಆದ ನಂತರ ಕಂಟ್ರೋಲ್ ಅನ್ನು ಎಲ್ಲಿಂದ ಪಡೆದಿರುತ್ತದೆಯೋ ಅಲ್ಲಿಗೆ ಹಿಂತಿರುಗಿಸುತ್ತದೆ
ಫಂಕ್ಷನ್ ನ ಸಿಂಟಾಕ್ಸ್ ಅನ್ನು ನೋಡೋಣ
ರಿಟರ್ನ್ ಟೈಪ್ ಎಂಬುದು ಫಂಕ್ಷನ್ ರಿಟರ್ನ್ ಮಾಡುವ ಡಾಟಾ ವಿನ ಟೈಪ್ ಅನ್ನು ಹೇಳುತ್ತದೆ
ಫಂಕ್ಷನ್ ನೇಮ್ ಎಂಬುದು ಫಂಕ್ಷನ್ ನ ಹೆಸರನ್ನು ಸೂಚಿಸುತ್ತದೆ
ಪಾರಾಮೀಟರ್ಸ್ ಎಂಬುದು ವೇರಿಯೇಬಲ್ ಗಳ ಹೆಸರು ಮತ್ತು ಅವುಗಳ ಟೈಪ್ ಗಳ ಪಟ್ಟಿಯಾಗಿದೆ
ನಾವು ಖಾಲಿ ಪಾರಾಮೀಟರ್ ಗಳ ಪಟ್ಟಿ ಯನ್ನು ಸೂಚಿಸಬಹುದು
ಇದನ್ನು ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ಸ್ ಎನ್ನುತ್ತಾರೆ
ಮತ್ತು ಇದನ್ನು ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಎನ್ನುತ್ತಾರೆ
ವಾಯ್ಡ್ ಅನ್ನು ಉಪಯೋಗಿಸಿ ಬರೆದ ಒಂದು ಪ್ರೊಗ್ರಾಮ್ ನೋಡೋಣ
ನಾನು ಈಗಾಗಲೇ ಪ್ರೊಗ್ರಾಮ್ ಅನ್ನು ಎಡಿಟರ್ ನಲ್ಲಿ ಬರೆದಿದ್ದೇನೆ
ಅದನ್ನು ಒಪನ್ ಮಾಡುತ್ತೇನೆ
ನಮ್ಮ ಫೈಲ್ ನ ಹೆಸರು ಫಂಕ್ಷನ್ ಎಂದು
ಮತ್ತು ಇದನ್ನು ನಾನು ಡಾಟ್ ಸಿ ಎಂಬ ಎಕ್ಸ್ಟೆಂಶನ್ ನೊಡನೆ ಸೇವ್ ಮಾಡಿದ್ದೇನೆ
ಕೋಡ್ ಅನ್ನು ವಿವರಿಸುತ್ತೇನೆ
ಇದು ನಮ್ಮ ಹೆಡರ್ ಫೈಲ್ ಯಾವುದೇ ಫಂಕ್ಷನ್ ಅನ್ನು ಉಪಯೋಗಿಸುವ ಮುನ್ನ ಅದನ್ನು ಡಿಫೈನ್ ಮಾಡಬೇಕು
ಇಲ್ಲಿ ನಾವು ಅಡ್ ಎಂಬ ಫಂಕ್ಷನ್ ಅನ್ನು ಡಿಫೈನ್ ಮಾಡಿದ್ದೇವೆ
ಅಡ್ ಎಂಬ ಫಂಕ್ಷನ್ ಗೆ ಆರ್ಗ್ಯುಮೆಂಟ್ಸ್ ಇಲ್ಲದಿರುವುದನ್ನು ಮತ್ತು ರಿಟರ್ನ್ ಟೈಪ್ ವಾಯ್ಡ್ ಎಂದಿರುವುದನ್ನು ಗಮನಿಸಿ
ಫಂಕ್ಷನ್ ಗಳಲ್ಲಿ ಎರಡು ವಿಧ
ಯೂಸರ್ ಡಿಫೈನ್ಡ್ ನಮ್ಮ ಅಡ್ ಫಂಕ್ಷನ್ ನಂತೆ ಮತ್ತು ಪ್ರಿಡಿಫೈನ್ಡ್ ಉದಾಹರಣೆಗೆ ಪ್ರಿಂಟ್ಫ್ ಮೈನ್ ಫಂಕ್ಷನ್ ಇಲ್ಲಿ a ಗೆ ಎರಡು ಮತ್ತು b ಗೆ ಮೂರು ಮೌಲ್ಯವನ್ನು ಕೊಟ್ಟು ಇನಿಶಿಯಲೈಸ್ ಮಾಡಿದ್ದೇವೆ
ಇಲ್ಲಿ c ಎಂಬ ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡಿದ್ದೇವೆ
a ಮತ್ತು b ಯ ಮೌಲ್ಯಗಳನ್ನು ಕೂಡಿಸುತ್ತೇವೆ
ಮೊತ್ತವನ್ನು c ಯಲ್ಲಿ ಇಟ್ಟಿದ್ದೇವೆ
ನಂತರ ಮೊತ್ತವನ್ನು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ಮೈನ್ ಫಂಕ್ಷನ್
ಇಲ್ಲಿ ಅಡ್ ಫಂಕ್ಷನ್ ಅನ್ನು ಕಾಲ್ ಮಾಡುತ್ತೇವೆ
ಮೌಲ್ಯಗಳನ್ನು ಕೂಡಿ ಅದರಿಂದ ಬರುವ ಮೊತ್ತವು ಪ್ರಿಂಟ್ ಆಗುತ್ತದೆ
ಈಗ ಸೇವ್ ಒತ್ತಿ
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಂದೇಬಾರಿಗೆ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕಂಪೈಲ್ ಮಾಡಲು gccಸ್ಪೇಸ್ ಫಂಕ್ಷನ್ಸ್ ಡಾಟ್ c ಸ್ಪೇಸ್ ಹೈಫನ್ ಒ ಸ್ಪೇಸ್ ಎಫ್ ಯು ಎನ್ ಎಂದು ಟೈಪ್ ಮಾಡಿ Enter ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಎಫ್ ಯು ಎನ್ ಎಂದು ಟೈಪ್ ಮಾಡಿ
ಸುಮ್ ಒಎಫ್ a ಆಂಡ್ b ಇಸ್ 5 ಎಂದು ಔಟ್ ಪುಟ್ ಪ್ರಿಂಟ್ ಆಗಿರುವುದನ್ನು ನೋಡಬಹುದು
ಈಗ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಫಂಕ್ಷನ್ ಗಳಲ್ಲಿ ವಿಶೇಷ ಐಡೆಂಟಿಫೈರ್ ಗಳಿರುತ್ತವೆ ಅವನ್ನು ಪಾರಾಮೀಟರ್ಸ್ ಅಥವಾ ಆರ್ಗ್ಯುಮೆಂಟ್ಸ್ ಎನ್ನುತ್ತಾರೆ
ಇದೇ ಉದಾಹರಣೆಯನ್ನು ಅರ್ಗ್ಯುಮೆಂಟ್ಸ್ ನೊಂದಿಗೆ ನೋಡೋಣ
ಇಲ್ಲಿ ಕೆಲವು ಬದಲಾವಣೆ ಗಳನ್ನು ಮಾಡುತ್ತೇನೆ
ಇಂಟ್ ಅಡ್ ಇಂಟ್ a ಇಂಟ್ b ಎಂದು ಟೈಪ್ ಮಾಡಿ
ಇಲ್ಲಿ ಅಡ್ ಫಂಕ್ಷನ್ ಅನ್ನು ಡಿಕ್ಲೇರ್ ಮಾಡಿದ್ದೇವೆ
ಇಂಟ್ a ಮತ್ತು ಇಂಟ್ b ಗಳು ಅಡ್ ಫಂಕ್ಷನ್ ನ ಆರ್ಗ್ಯುಮೆಂಟ್ ಗಳು
ಇದನ್ನು ಡಿಲೀಟ್ ಮಾಡೋಣ
ಇಲ್ಲಿ a ಮತ್ತು b ಗಳನ್ನು ಇನಿಶಿಯಲೈಸ್ ಮಾಡುವ ಅವಶ್ಯಕತೆ ಇಲ್ಲ
ಪ್ರಿಂಟ್ಫ್ ಸ್ಟೇಟ್ಮೆಂಟ್ ಅನ್ನು ಡಿಲೀಟ್ ಮಾಡಿ
ಇಂಟ್ ಮೈನ್ ಒಪನ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಎಂದು ಟೈಪ್ ಮಾಡಿ
ಇಲ್ಲಿ ಸುಮ್ ಎಂಬ ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡೋಣ
ಇಂಟ್ ಸಮ್ ಸೆಮಿಕೊಲನ್ ಎಂದು ಟೈಪ್ ಮಾಡಿ
ನಂತರ ಸಮ್ ಈಸ್ ಈಕ್ವಲ್ ಟು ಆಡ್ ಐದು ನಾಲ್ಕು ಸೆಮಿಕೊಲನ್ ಎಂದು ಟೈಪ್ ಮಾಡಿ
ಇಲ್ಲಿ ಅಡ್ ಫಂಕ್ಷನ್ ಅನ್ನು ಕಾಲ್ ಮಾಡುತ್ತೇವೆ
ನಂತರ ಐದು ಮತ್ತು ನಾಲ್ಕನ್ನು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡುತ್ತೇವೆ
ಐದು a ಯಲ್ಲಿರುತ್ತದೆ ಮತ್ತು ನಾಲ್ಕು b ಯಲ್ಲಿ ಇರುತ್ತದೆ
ಇಲ್ಲಿ ಕೂಡುವ ಕಾರ್ಯ ನಡೆಯುತ್ತದೆ
ಇಲ್ಲಿ ಮೊತ್ತವನ್ನು ಪ್ರಿಂಟ್ ಮಾಡೋಣ
ಹಾಗಾಗಿ ಇಲ್ಲಿ ಟೈಪ್ ಮಾಡಿ ಪ್ರಿಂಟ್ಫ್ ಸಮ್ ಈಸ್ ಪರ್ಸೆಂಟ್ ಡಿ ಸ್ಲ್ಯಾಶ್ ಎನ್ ಡಬಲ್ ಕೋಟ್ಸ್ ಸಮ್
ನಾವೀಗಾಗಲೇ ಫಂಕ್ಷನ್ ಅನ್ನು ಕಾಲ್ ಮಾಡಿರುವುದರಿಂದ ಇದನ್ನು ಡಿಲೀಟ್ ಮಾಡಿ ರಿಟರ್ನ್ ಜೀರೊ ಎಂದು ಟೈಪ್ ಮಾಡಿ
ನಾನ್ ವೋಯ್ಡ್ ಫಂಕ್ಷನ್ ಗಳು ಮೌಲ್ಯವನ್ನು ರಿಟರ್ನ್ ಮಾಡುವ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸಬೇಕು
ಸೇವ್ ಒತ್ತಿ
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಈಗ ಪ್ರೊಗ್ರಾಮ್ ಅನ್ನು ಮೊದಲಿನಂತೆ ಕಂಪೈಲ್ ಮಾಡಿ
ಎಕ್ಸಿಕ್ಯೂಟ್ ಮಾಡೋಣ
ಸಮ್ ಈಸ್ ನೈನ್ ಎಂದು ಔಟ್ ಪುಟ್ ತೋರುತ್ತದೆ
ಈಗ ಇದೇ ಪ್ರೊಗ್ರಾಮ್ ಅನ್ನು C ಪ್ಲಸ್ ಪ್ಲ್ಲಸ್ ನಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡುವುದೆಂದು ನೋಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ಕೆಲವನ್ನು ಬದಲಾಯಿಸುತ್ತೇನೆ
ಮೊದಲು Shift Ctrl ಮತ್ತು S ಅನ್ನು ಒಂದೇ ಬಾರಿಗೆ ಒತ್ತಿ
ಈಗ ಫೈಲ್ ಅನ್ನು ಡಾಟ್ ಸಿಪಿಪಿ ಎಂಬ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಮಾಡಿ
ಸೇವ್ ಒತ್ತಿ
ಮೊದಲು ಹೆಡರ್ ಫೈಲ್ ಅನ್ನು ಐಒಸ್ಟ್ರೀಮ್ ಎಂದು ಬದಲಾಯಿಸೋಣ
ಯೂಸಿಂಗ್ ಸ್ಟೇಟ್ಮೆಂಟ್ ಅನ್ನು ಇಲ್ಲಿ ಸೇರಿಸೋಣ
ಫಂಕ್ಷನ್ ಡಿಕ್ಲರೇಶನ್ ಸಿ ಪ್ಲಸ್ ಪ್ಲಸ್ ನಲ್ಲಿ ಇದೇ ರೀತಿ ಇರುತ್ತದೆ
ಹಾಗಾಗಿ ಬದಲಾಯಿಸುವ ಅಗತ್ಯವಿಲ್ಲ
ಸಿ ಪ್ಲಸ್ ಪ್ಲಸ್ ನಲ್ಲಿ ಲೈನ್ ಅನ್ನು ಪ್ರಿಂಟ್ ಮಾಡಲು ಸಿಔಟ್ ಫಂಕ್ಷನ್ ಅನ್ನು ಉಪಯೋಗಿಸುವುದರಿಂದ ಪ್ರಿಂಟ್ಫ್ ಸ್ಟೇಟ್ಮೆಂಟ್ ಅನ್ನು ಸಿಔಟ್ ಸ್ಟೇಟ್ಮೆಂಟ್ ಆಗಿ ಬದಲಾಯಿಸಿ ಇಲ್ಲಿ ನಮಗೆ ಫಾರ್ಮಾಟ್ ಸ್ಪೆಸಿಫೈರ್ ಮತ್ತು ಬ್ಯಾಕ್ ಸ್ಲ್ಯಾಶ್ ಎನ್ ನ ಅವಶ್ಯಕತೆ ಇಲ್ಲ
ಅನ್ನು ಡಿಲೀಟ್ ಮಾಡಿ
ಈಗ ಎರಡು ಒಪನಿಂಗ್ ಆಂಗಲ್ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಸಮ್ ನ ನಂತರ ಮತ್ತೆ ಎರಡು ಒಪನಿಂಗ್ ಆಂಗಲ್ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಡಬಲ್ ಕೋಟ್ಸ್ ನ ಒಳಗೆ ಬ್ಯಾಕ್ ಸ್ಲ್ಯಾಷ್ ಎನ್ ಎಂದು ಟೈಪ್ ಮಾಡಿ
ಕ್ಲೋಸಿಂಗ್ ಬ್ರಾಕೆಟ್ ಅನ್ನು ಡಿಲೀಟ್ ಮಾಡಿ
ಸೇವ್ ಒತ್ತಿ
ಪ್ರೊಗ್ರಾಮ್ ಅನ್ನು ಕಂಪೈಲ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ ಜಿ ಪ್ಲಸ್ ಪ್ಲಸ್ ಫಂಕ್ಷನ್ ಡಾಟ್ ಸಿಪಿಪಿ ಹೈಫನ್ ಒ ಎಫ್ ಯು ಎನ್ಒನ್ ಎಂದು ಟೈಪ್ ಮಾಡಿ
ಎಫ್ ಯು ಎನ್ಎಂಬ ಔಟ್ ಪುಟ್ ಫೈಲ್ ಓವರ್ ರೈಟ್ ಆಗದಿರಲು ಇಲ್ಲಿ ಎಫ್ ಯು ಎನ್ ಒನ್ ಎಂದು ಟೈಪ್ ಮಾಡಿದ್ದೇವೆ
Enter ಒತ್ತಿ
ಡಾಟ್ ಸ್ಲ್ಯಾಶ್ ಎಫ್ ಯು ಎನ್ ಒನ್ ಎಂದು ಟೈಪ್ ಮಾಡಿ
ಸಮ್ ಈಸ್ ನೈನ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ನಾವು ಸಾಮಾನ್ಯವಾಗಿ ಆಗುವ ಕೆಲವು ಎರರ್ ಗಳನ್ನು ನೋಡೋಣ
ಇಲ್ಲಿ ನಾಲ್ಕರ ಬದಲು ಎಕ್ಸ್ ಎಂದು ಟೈಪ್ ಮಾಡುತ್ತೇವೆ ಎಂದೆಣಿಸಿ
ಉಳಿದ ಕೋಡ್ ಅನ್ನು ಹಾಗೆಯೇ ಬಿಡುತ್ತೇನೆ
ಸೇವ್ ಒತ್ತಿ
ಕಂಪೈಲ್ ಮಾಡೋಣ
x ವಾಸ್ ನಾಟ್ ಡಿಕ್ಲೇರ್ಡ್ ಇನ್ ಥಿಸ್ ಸ್ಕೋಪ್
ಎಂದು ಹತ್ತನೇ ಲೈನ್ ನಲ್ಲಿ ಎರರ್ ಅನ್ನು ನೊಡಬಹುದು
ಏಕೆಂದರೆ ಎಕ್ಸ್ ಎಂಬುದು ಕ್ಯಾರಕ್ಟರ್ ವೇರಿಯೇಬಲ್ ಆಗಿದೆ
ಇದು ಎಲ್ಲೂ ಡಿಕ್ಲೇರ್ ಆಗಿಲ್ಲ
ಮತ್ತು ಅಡ್ ಫಂಕ್ಷನ್ ನ ಆರ್ಗ್ಯುಮೆಂಟ್ ಇಂಟಿಜರ್ ವೇರಿಯೇಬಲ್ ಆಗಿದೆ
ಹಾಗಾಗಿ ರಿಟರ್ನ್ ಟೈಪ್ ಮತ್ತು ರಿಟರ್ನ್ ಮೌಲ್ಯದಲ್ಲಿ ವ್ಯತ್ಯಾಸವಿದೆ
ಈಗ ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಎರರ್ ಅನ್ನು ಸರಿಪಡಿಸೋಣ
ಹತ್ತನೇ ಸಾಲಿನಲ್ಲಿ ನಾಲ್ಕು ಎಂದು ಟೈಪ್ ಮಾಡಿ
ಸೇವ್ ಒತ್ತಿ
ಮತ್ತೆ ಎಕ್ಸಿಕ್ಯೂಟ್ ಮಾಡೋಣ
ಪ್ರಾಂಪ್ಟ್ ಅನ್ನು ಖಾಲಿ ಮಾಡುತ್ತೇನೆ
ಪ್ರೊಗ್ರಾಮ್ ಅನ್ನು ಮೊದಲಿನಂತೆ ಕಂಪೈಲ್ ಮಾಡಿ
ಹೌದು ಇದು ಕೆಲಸ ಮಾಡುತ್ತಿದೆ
ಈಗ ಸಾಮಾನ್ಯವಾಗಿ ಬರುವ ಮತ್ತೊಂದು ಎರರ್ ಅನ್ನು ನೋಡೋಣ
ಇಲ್ಲಿ ಒಂದೇ ಪಾರಾಮೀಟರ್ ಅನ್ನು ಪಾಸ್ ಮಾಡುತ್ತೇವೆ ಎಂದೆಣಿಸಿ
ನಾಲ್ಕನ್ನು ಡಿಲೀಟ್ ಮಾಡಿ
ಸೇವ್ ಒತ್ತಿ
ಟರ್ಮಿನಲ್ ಗೆ ಹಿಂತಿರುಗಿ
ಕಂಪೈಲ್ ಮಾಡೋಣ
ಟೂ ಫ್ಯೂ ಆರ್ಗುಮೆಂಟ್ಸ್ ಟಿಒ ಫಂಕ್ಷನ್ ಇಂಟ್ ಅಡ್ ಇಂಟ್ ಇಂಟ್ ಎಂದು ಹತ್ತನೇ ಸಾಲಿನಲ್ಲಿ ಎರರ್ ಅನ್ನು ನೋಡಬಹುದು ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ಇಂಟ್ a ಮತ್ತು ಇಂಟ್ b ಎಂದು ಎರಡು ಪ್ಯಾರಾಮೀಟರ್ ಇರುವುದನ್ನು ನೋಡಬಹುದು
ಮತ್ತು ಇಲ್ಲಿ ನಾವು ಒಂದೇ ಪಾರಾಮೀಟರ್ ಅನ್ನು ಪಾಸ್ ಮಾಡುತ್ತಿದ್ದೇವೆ
ಹಾಗಾಗಿ ಇದು ಎರರ್ ಕೊಡುತ್ತಿದೆ
ಎರರ್ ಅನ್ನು ಸರಿಪಡಿಸೋಣ
ನಾಲ್ಕನ್ನು ಟೈಪ್ ಮಾಡಿ
ಸೇವ್ ಒತ್ತಿ
ಟರ್ಮಿನಲ್ ಗೆ ಹಿಂತಿರುಗಿ
ಮತ್ತೆ ಎಕ್ಸಿಕ್ಯೂಟ್ ಮಾಡೋಣ
ಹೌದು ಇದು ಕೆಲಸ ಮಾಡುತ್ತಿದೆ
ನಮ್ಮ ಸ್ಲೈಡ್ ಗೆ ಹಿಂತಿರುಗಿ
ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ತಿಳಿದ ಅಂಶಗಳು ಫಂಕ್ಷನ್ ಫಂಕ್ಷನ್ ನ ಸಿಂಟಾಕ್ಸ್ ಫಂಕ್ಷನ್ ವಿತೌಟ್ ಆರ್ಗ್ಯುಮೆಂಟ್ಸ್ ಉದಾಹರಣೆಗೆ ವಾಯ್ಡ್ ಅದ್ ಮತ್ತು ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಉದಾಹರಣೆಗೆ ಇಂಟ್ ಅಡ್ ಇಂಟ್ a ಇಂಟ್ ಬ್
ಅಸೈನ್ಮೆಂಟ್ ಆಗಿ ಒಂದು ಸಂಖ್ಯೆಯ ಸ್ಕ್ವೇರ್ ಅನ್ನು ಕಂಡುಹಿಡಿಯಲು ಪ್ರೊಗ್ರಾಮ್ ಬರೆಯಿರಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಟೆಸ್ಟ್ ನಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ ಕಾಂಟಾಕ್ಟ್ ಆಟ್ ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಆರ್ಗ್ ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎ ಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಕೆಳಗಿನ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಚೇತನಾ
ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು